ಗಿಡ್ಡ ಪುಟ್ಟ ನಡುವೆ ಕಿಟ್ಟ ಪುಟ್ಟ ನಡುವೆ ಗಿಡ್ಡ ಪುಟ್ಟ ನಡುವೆ ಕಿಟ್ಟ ಪುಟ್ಟ ನಡುವೆ ಹಸಿರು ಗಿಡಗಳನ್ನು ಹಾಗು ಚಿಕ್ಕ ಹುಲ್ಲುಗಳು ನಡುವೆ ತುಂಬಾ ಸುಂದರವಾಗಿ ಕಾಣುತ್ತಿರುವ ಉದ್ಯಾನವನ.

ಈ ತರಹದ ಕಿರಾಣಿ ಸಾಮಾನುಗಳು ಹಾಗು ಆಯಿಲ ಗಳು ಹಾಗು ಎಲ್ಲ ತರಹದ ಮನೆ ಗೆ ಉಪಯೋಗ್ ವಾದ ಪರಿಕರಗಳು ಇಲ್ಲಿ ಯೋಗ್ಯ ದರದಲ್ಲಿ ದೊರೆಯುತ್ತವೇ ದಯವಿಟ್ಟು ಸಂಪರ್ಕಿಸಿ ಹಾಗು ಒಮ್ಮೆ ವಿಸಿಟ್ ಆಗಿ ನೋಡಿ.

ತಿರು ಕಾಣುತ್ತಿರುವ ಹುಲ್ಲುಗಳು ನಡುವೆ ತಂಪಾದ ಗಾಳಿಯುತವಾದ ವಾತಾವರಣ ನೋಡಿದರೆ ಅದ್ಭುತವಾದ ದೃಶ್ಯ.

ಶ್ರೀ ಓಂಕಾರ ಫುಡ್ ಗ್ರೇನ್ ಆಂಡ್ ಜನರಲ್ ಸ್ಟೋರ್ಸ್ ಇದು ಕಾನಪುರ್ ರೋಡ ನಲ್ಲಿರುವ ಹನುಮಾನ ವಾಡಿಯಾ ಭ್ರಮ ನಗರದಲ್ಲಿದೆ.

ಇಲ್ಲಿ ಎಲ್ಲಾ ತರಹದ ವಸ್ತುಗಳು ದಿನನಿತ್ಯದ ಉಪಯೋಗ ಮಾಡುವ ವಸ್ತುಗಳು ಹಾಗೂ ಎಲ್ಲ ತರಹದ ಕಾಳುಗಳು ದೊರಕುತ್ತದೆ.

ನಮಲ್ಲಿ ಎಲ್ಲ ತರಹದ ಫ್ರೆಶಾದ ಹಣ್ಣು ಹಂಪಲುಗಳು ಸಿಗುತ್ತವೆ ಹಾಗು ಇಲ್ಲಿ ಕ್ಯಾಶ್ ಅಲ್ಲದೆ ಗೂಗಲ್ ಪೆ ಫೋನ್ ಪೆ ಕೂಡ ಸುಲಭ್ಯವಿದೆ.

ನಮ್ಮಲಿ ಎಲ್ಲಾ ತರಹದ ಫೋನ್ಗಳು ಸಿಗುತ್ತವೆ ಟಚ್ ಸ್ಕ್ರೀನ್ ಹಾಗು ವಿಥೌಟ್ ಟಚ್ಸ್ಕ್ರೀನ್ ಹಾಗೂ.

ಧ್ಯಾನ್ವಿಕ್ ಧರ್ಮದಲ್ಲಿ ಎಲ್ಲಾತರದ ಮಕ್ಕಳಿಗೆ ಅನುಕೂಲಕರವಾದ ಆಟದ ಸಾಮಾನುಗಳು ಹಾಗೂ--

ಮಾ ಚಂಚಲ ಡ್ರೈ ಫ್ರೂಟ್ಸ್ ಇಲ್ಲಿ ಎಲ್ಲ ತರಹದ ತಾಜಾ ಹಣ್ಣು ಹಂಪಲುಗಳು ಹಾಗು ಇಲ್ಲಿ ಎಲ್ಲ ತರಹದ ಡ್ರೈ ಫ್ರೂಟ್ಸ್ ಗಳು ದೊರೆಯುತ್ತವೆ.

ಯೂನಿಯನ್ ಬ್ಯಾಂಕ್ ರವಿವಾರಪೇಟೆ ಇಲ್ಲಿ ಮನೆ ಸಾಲ ಕೊಡಲಾಗುತ್ತದೆ ಜೀರೋ ಪರ್ಸೆಂಟ್ ಬಡ್ಡಿ ಹಾಗೂ ತಮ್ಮ ಕನಸಿನ ಮನೆಯನ್ನು ಕಟ್ಟಬಹುದು.

ಬೆಳಗಾವಿಯ ಹೊಸ ಕಟ್ಟಡ ನಿರ್ಮಾಣ ಪೂರ ಹಂತವಾಗಿದೆ ಇದು ಹೊಸ ಬಸ್ಸು ಬೆಳಗಾವಿ ಹೊಸ ಬಸ್ಸು ನಿಲ್ದಾಣ.

ಚೆಂಡ್ ಹೂ ಸೇವಂತಿಗೇ ಮಲ್ಲಿಗೆ ಹೂ ಇತ್ಯಾದಿ.

ದೊಡ್ಡ ಕ್ರೀಡಾಂಗಣದಲ್ಲಿ ಓಟದ ಸ್ಪರ್ಧೆ ಏರ್ಪಡಿಸಿದಾಗ ವಿದ್ಯಾರ್ಥಿನಿಯರು ಭಾಗಹವಹಿಸಿದ ದೃಶ್ಯಾವನ್ನು ಕ್ಯಾಮೆರಾದಲ್ಲಿ ಕ್ಲಿಕ್ ಕ್ಲಿಕ್ಸಿರುವುದು.